ಈಗ ನೋಡಿ ಸಾಮಾಜಿಕ ಮಾದ್ಯಮ ಎನ್ನುವ ನಮ್ಮೆಲ್ಲರ ಜೀವನದ ಪ್ರಮುಖ ಅಂಗ ಆಗ್ಬಿಟೇತಿ. ಈಗ ನಾವ್ ಇಡೀ ಜಗತ್ತನ್ ನೋಡುವ ರೀತಿನ ಬ್ಯಾರೆ ಆಗೇತಿ ನಾವ್ ನಾವ್ ಸ್ನೇಹಿತರನ್ನ ಸಂಬಂದಿಕರನ್ನ ಮತ್ತ್ ಇಷ್ಟ ಪಡುವರನ್ನ ಜೊತೆ ಸಂಪರ್ಕ ಮಾಡುವ ರೀತೀನೇ ಬ್ಯಾರೆ ಆಗೇತಿ. ಮತ್ತ್ ಈ ಸಾಮಾಜಿಕ ಮಾದ್ಯಮಗಳಿಂದ ನಾವೆಲ್ಲಾ ಮನುಷ್ಯರ ಜೀವನ ಬಾಳ ಬದ್ಲಾಗೈತಿ ಮತ್ತ್ ನಾವ್ ಇದ್ರಲಿಂತ್ರ ನಾವ್. ನಮ್ದ್ ಜೀವನದ ಮೇಲೆ ಬಾಳ ಪ್ರಭಾವ ಬೀರೈತಿ. ಮತ್ತ್ ನಾವ್ ಪ್ರತೀ ವರ್ಷ June ಮೂವತ್ತಕ್ಕ ವಿಶ್ವ ಸಾಮಾಜಿಕ ದಿನವೆಂದು ಆಚರಸ್ತೇವಿ ಆ ದಿನದ ದಿವ್ಸ ನಾವೆಲ್ಲಾ ಸಾಮಾಜಿಕ ಮಾದ್ಯಮಗಳ ಬಳಕೆಗಳ ಬಗ್ಗೆ. ಅವುಗ~ ಅವುಗಳ ಬಗ್ಗೆ ಅಹ್ ಅರಿವು ಎಲ್ಲರಿಗು ಅರಿವ್ ಮಾಡಲಾಗ್ತೆತಿ. ಮತ್ತ್ ಅಹ್ ಇದನ್ನ ನಾವ್ ಯಾಕ್ ಆಚರಿಸ್ತೇವ ಅಂದ್ರ. ಅಹ್ ಇ~ ಇ~ ಇದ್ ನಮ್ಮ ದೈನಂದಿನ ಜೀವನದ ಮೇಲೆ ಯಾವ್ ರೀತಿ ಹೆಂಗ್ ಪ್ರಭಾವ ಬೀರೇತಿ ಅಂತ ನಾವ್ ಎತ್ತಿ ಎತ್ತಿ ಹಿಡ್ಯಾಕ ಎಲ್ಲಾ ವಿಶ್ವದಾದ್ಯಂತ. ವಿಶ್ವದಲ್ಲಿ ಎಲ್ಲಾರು ಇದನ್ ಸಾಮಾಜಿಕ ದಿನವೆಂದು ಆಚರಿಸ್ತಾರ ಮತ್ತ್ ಇದ್ರೋಳಗ ಅಹ್ ಮೊದ್ಲ ಮೊದ್ಲ ಎಷ್ಟ್ start ಇತ್ತಲಾ ಅವಾಗ web site ಅಷ್ಟ ಇದ್ವು just web site ಗಳಷ್ಟ ಇದ್ವು. ಇದ್ web site ಗಳಲ್ಲಿ ಮೊದ್ಲ ಬಳಕೆದಾರರು ತಮ್ಮ ಸ್ನೇಹಿತರನ್ನ ಕುಟುಂಬರನ್ನ ಅಹ್ ಸೇರಸಲಿಕ್ಕೆ ಅಷ್ಟ ಅವಕಾಶ ಇತ್ ಮೊದ್ಲ. ಹಂಗ ಇದ್ದ ಸಾಮಾಜಿಕ ಮಾದ್ಯಮ ವಿಸ್ತಾರಗೊಂಡ್ ಇದು ಶಾಲೆಗಳು ಅಂಗ ಸಂಸ್ಥೆಗಳು ಇನ್ನು ದವಾಖಾನಿಗಳು ಇಂತಾವ್ ಬಾಳ ಅಹ್ ಹೊಂದ್ಕೊಂಡು ಒಂದೊಂದು ಒಂದೊಂದು ಸೇರ್ಕೊಂಡ. ಎಲ್ಲಾ ಬಾಳ ವೈಶಿಷ್ಟ್ಯಗಳನ್ನ ತಗೊಂಡ ಇದ್ ಒಂದ್ ಒಂದು ದಶಲಕ್ಷಕ್ಕಿಂತಾ ಹೆಚ್ಚು ಬ~ ಬಳಕೆದಾರರನ್ನು ಹೊಂದಿತ್ತ ಆಮೇಲೆ ಮದ್ಲ ನಾವ್ ಸಂಪರ್ಕ ಮಾಡಾಕ. Facebook ಅಷ್ಟ use ಮಾಡ್ತಿದ್ವಿ Facebook, LinkedIn ಅಷ್ಟ ಬ್ಯಾರೆದವರ್ ಜೊತೆ ಸಂಪರ್ಕ ಮಾಡ್ತಿದ್ವಿ ಈಗ ಎಲ್ಲಾ ಬಹಳ ಅಭಿವೃದ್ದಿ ಈಗೆಲ್ಲಾ ಬಾಳ ವಿಸ್ತಾರ ಆಗೇತಿ ಅಭಿವೃದ್ದಿ ಆಗೇತಿ ಇಗೆಲ್ಲಾ Twitter, Instagram, LinkedIn ಬಾಳ apps ಗಳ್ ಬಂದಾವ ಮತ್ತ್ ಈ ಸಾಮಾಜಿಕ ಮಾದ್ಯಮ ನಮ್ಗ್ ಬಾಳ ಬಾಳ. ಬಳಕೆಗೆ ಬಂದೈತಿ ಅಂದ್ರ ಅದ್ ಯಾವಾಗ ಹೇಳಿ Covid nineteen ಸಮಯದಾಗ ಅವಾಗ ಅಂತು ನಾವೆಲ್ಲಾ full lockdown ಆಗಿ ಬಿಟ್ಟಿದ್ವಿ ಮನೆಯಿಂತ್ರ ಹೊರಗ್ ಬರಾಕು ಆಗ್ತಿದ್ದಿಲ್ಲಾ. ಓಣಿ lockdown ಊರ್ lockdown ಮನಿ lockdown ಅಂತೇಳಿ ಇಂತವೆಲ್ಲ lockdown ಆಗ್ಬಿಟ್ಟಿದ್ವಿ. ಮನೆಯೊಳಗ ಎಲ್ಲಾ ಕೆಲ್ಸ ಮಾಡ್ಕೊಬೇಕಿತ್ತ ಅವಾಗ ನಾವೆಲ್ಲಾರು ಸಾಮಾಜಿಕ ಮಾದ್ಯಮಗಳ ಮೇಲೆ ಬಾಳ ಅವಲಂಬಿತರಾಗಿ ಬಿಟ್ಟಿದ್ವಿ. ಅವಾಗಂತು ತರಗತಿಗಳನ್ನು ಸಹಿತ ನಾವ್ ಸಾಮಾಜಿಕ ಮಾದ್ಯಮಗಳಿಂತ್ರ. ತಗೊಂಡ್ವಿ ಮನೇಲಿ ಕುಂತ ಅವಾಗ ಆದ್ರಲಿಂತ ನಾವ್ ಎಲ್ಲಾ ಹೆಂಗ್ ಅಂದ್ರ ಮಾದ್ಯಮಗಳಿಂದ ಏನ್ ನಾವ್ ನಡಿಲಿಕತ್ತೇತಿ ಏನ್ ಮುಂದಿನ ಸಮಾಚಾರಗಳು. ಅಹ್ ಇಲ್ಲಿ ಅವ್ ಇರ್ಲಿ ನಾವ್ ಎಲ್ಲಾ scroll ಮಾಡಿ Twitter ನ scroll ಮಾಡಿ Instagram scroll ಮಾಡಿ ಎಲ್ಲಾ ಮನೇಲಿ ಕುಂತ. ನೋಡಕೋತಿದ್ವಿ ಆಜು ಬಾಜು ಓಣಿ ಅಹ್ ಇದ್ರಲಿಂತ ನಮ್ಗ್ ಸುರಕ್ಷಿತ ಮುನ್ನೆಚ್ಚರಿಕೆ ಕ್ರಮಗಳನ್ನು. ಮತ್ತ್ ಮತ್ತ್ ಗೊತ್ತಾದ್ವು. ಹೆಂಗ್ ಮಾಡ್ಬೇಕು ಏನ್ ಮನೇಲಿ ಕುಂತು ಎನ್ ಮಾಡಬ ಹೆಂಗ ನಾವ್ protect ನಾವ್ ನಮ್ಮನ್ನ ಸುರಕ್ಷಿತಗೊಳಸಬೇಕು ಅಂತ ಹೇಳಿ. ಇದ್ರಲಿಂದ ನಮ್ಗೆಲ್ಲಾ ಗೊತ್ತಾಗಿತ್ತು ಆಮೇಲೆ ಸಾಮಾಜಿಕ ಮಾದ್ಯಮ ಬರಿ ಚೊಲೋನು ಅಷ್ಟ ಅಲ್ಲಾ ಕೆಟ್ಟದೂನು ಇರ್ತೆತಿ. ಮತ್ತ್ ಇದ್ ಕೆಟ್ಟದನ್ನು ನಾವ್ ಬಾಳ ಮಂದಿಗ್ ನೋಡಿರ್ತೇವಿ ಒಬ್ಬೊಬ್ಬ್ರ ಅದರೊಳಗ ಅದು ಇದು ಅಂತ ಹೇಳಿ ಬಾಳ ಹಾಳ್ ಆಗಿ ಹಾಳ್ ಆಗಿರ್ತಾರ ಅದಕ್ಕ ನಾವ್ ಅದನ್ನ ಎಷ್ಟ್. ನಾವ್ ಬಳಕೆಗೆ ತಗೋಬೇಕಲ್ಲಾ ಅಷ್ಟೇ ತಗೋಬೇಕು ಮತ್ತ್ ಅದ್ರಲಿಂತ್ರ ನಮ್ಗ್ ಬಾಳ ಎಷ್ಟ್ ನಾವ್ ಅದ್ರಲಿಂತ ನಮ್ಗ್ ಎಷ್ಟ್ use ಅದ್ರಲಿಂದ ನಮ್ಗ್ ಅಷ್ಟ್ ಕೆಟ್ಟದ್ ಆಗಿರತೈತಿ. ನಾವ್ ಅದನ್ನ ಎಷ್ಟ್ use ಮಾಡ್ಬೇಕ್. ಅಷ್ಟೇ use ಮಾಡ್ಬೇಕು ಮತ್ತ Covid ಸಮಯದಾಗೂ ನಮ್ಗ್ ಬಾಳ ಅಹ್. ಬಳಕೆಗೆ ಬಂದೇತಿ ಸಾಮಾಜಿಕ ಮಾದ್ಯಮ ಸಾಮಾಜಿಕ ಮಾದ್ಯಮ ಅಂದ್ರ ನಾವ್ ಎಲ್ಲೂ ಈಗ್ ಎಷ್ಟ್ ದೂರ್ ಇದ್ರು ನಾವ್ ಅವ್ರಿಗ್. ಸಂಪರ್ಕ ಮಾಡ್ಬಹುದ ಸಂಪರ್ಕ ಮಾಡ್ಬಹುದ ಅವ್ರು ನಮ್ಗ್ ಸಂಪರ್ಕ ಮಾಡ್ಬಹುದ. ಅಹ್ ಇದ್ ಏನು ಅಹ್ ಮದ್ಲಿನಂಗ ಅಹ್ letters letters ಬರ್ಯೋದು ಅದು ಇದು ಅಂತಾವೆಲ್ಲಾ ಈಗೇನು ಇಲ್ಲಾ ಈಗ್ ನಾವ್ just . ಅವ್ರಿಗ್ ನಾವ್ ಒನ್ ಒಂದ್ ನಿಮಿಷಯೊಳಗ call ಹಚ್ಚಬಹುದ್ ಅವ್ರ ಎಷ್ಟ್ ದೂರ್ ಇದ್ರು ನಮ್ ಸಂದೇಶವನ್ನ ಅವ್ರಿಗ ತಲುಪುಸಬಹುದ. ಇಂತಾವೆಲ್ಲಾ ಬಾಳ ಬಾಳ benefits ಇದಾವ್ ಸಾಮಾಜಿಕ ಮಾದ್ಯಮದಿಂದ. ಸಾಮಾಜಿಕ ಮಾದ್ಯಮ ಮತ್ತ್ ಸಂ~ ಇ~ ಎಲ್ಲಾರು ವಿಶ್ವದಾದ್ಯಂತನು ಮೂವತ್ತ್ June ಮೂವತ್ತಕ್ಕ ಎಲ್ಲ ವಿಶ್ವದಾದ್ಯಂತ ಸಾಮಾಜಿಕ ದಿನ ಆಚರಸ್ತೇವಿ

ಈವಾಗ ಎಲ್ಲ ಜನ ಸಾಮಾಜಿಕ ಜಾಲ~ ಜಾಲತಾಣವನ್ನ use ಮಾಡ್ತಾರೆ ಯಾಕಂದ್ರೆ ಅಹ್ ಈವಾಗ ಎಲ್ಲ ವಿಷಯಗಳು ತಿಳಿಬೇಕು ಅಂದ್ರೆ ನಮಗೆ ಹೆಚ್ಚಾಗಿ ಸಿಗುವಂತದ್ದು. ಸಾಮಾಜಿಕ ಜಾಲತಾಣದಲ್ಲಿ ಈವಾಗ ಬೇರೆ ಬೇರೆ ಸಾಮಾಜಿಕ ಜಾಲತಾಣ ಇದೆ Facebook ಇರ್ಬಹುದು ಅಹ್ Instagram ಇರ್ಬಹುದು Google, Google ಒಂದು ದೊಡ್ಡ platform . ಅಹ್ ಅಲ್ಲಿಂದ ನಮಗೆ ಯಾವುದೇ ವಿಷಯ ತಿಳಿಬೇಕಂದ್ರೆ ನಾವು ಒಂದು link search ಮಾಡಿ ಅಹ್ ಅದರ ಬಗ್ಗೆ ನಾವು information ತೊಗೊಳ್ಬೋದು. ಯಾವುದೇ ವಿಷಯ ಇರ್ಬೋದು ಒಂದು ಕಲಿಕೆಯ ಬಗ್ಗೆ ಇರ್ಬೋದು ನಮ್ಮ ಈ ಅಹ್ especially ಒಂದು ಅಹ್ covid time ಅಲ್ಲಿ ಕೊರೊನ time ಅಲ್ಲಿ ಆವಾಗ ಈ. ಮಕ್ಕಳಿಗೆಲ್ಲಾ ಮನೆಯಿಂದಲೆ ಪಾಠವನ್ನು ಕಲಿಸ್ತಾ ಇದ್ರು ಶಿಕ್ಷಕರು ಆ ಸಂದರ್ಭದಲ್ಲಿ ತುಂಬಾ help ಆಗಿದ್ದು Google ಯಾಕಂದ್ರೆ ಎಲ್ಲ ಕಲಿಕೆಯ materials ಎಲ್ಲಾನು Google ಅಲ್ಲಿ ಸಿಗ್ತಾ ಇತ್ತು. ಎಲ್ಲಾ YouTube ಅಲ್ಲಿ ಇರ್ಬೋದು so ಅದರ ಮುಖಾಂತರ ಅಹ್ ಎಲ್ಲಾ ಮಕ್ಕಳಿಗೂ ಪಾಠವನ್ನು ಹೇಳಿ ಕೊಡ್ತಾ ಇದ್ರು ಶಿಕ್ಷಕರು ಈ Google Meet ಕೂಡಾ ಒಂದು. ಒಳ್ಳೆಯ ಅಹ್ platform ಏಕಂದ್ರೆ ಅಲ್ಲಿ ಅಹ್ ಎಲ್ರೂ ಒಟ್ಟಾಗಿ join ಆಗಿ ಯಾವುದೇ ವಿಷಯವನ್ನು ಹಂಚಿಕೊಳ್ಳಬಹುದು ಅಹ್ ಅದಾದ್ಮೇಲೆ. ಇನ್ನೊಂದು ದೊಡ್ಡ platform ಅಂದ್ರೆ ಅಹ್ Facebook ಹೇಗೆ ಅಂದ್ರೆ ನಾವು ಕೇವಲ ಪರಿಚಿ~ ಪರಿಚಯದವರು ಮಾತ್ರ ಅಲ್ಲದೆ ಅಪರಿಚಿತರ ಜೊತೆ ಕೂಡಾ ನಾವು. ಗೆಳತನವನ್ನ ಮಾಡ್ಬಹುದು ಹಾಗಾಗಿ ನಮ್ಗೆ ಅಲ್ಲಿ ತುಂಬಾ ಜನರ ಪರಿಚಯ ಆಗ್ತದೆ ಆಮೇಲೆ ಎಲ್ಲಿ ಎಲ್ಲಾ ಯಾವ ಕಡೆಯ ವಿಷಯವನ್ನು ಕೂಡ ನಾವು ಅಲ್ಲಿ ನೋಡ್ಬಹುದು. ಆಮೇಲೆ ಈ WhatsApp ಕೂಡಾ ಅಷ್ಟೆ ಆ WhatsApp ಈಗ ಹೆಚ್ಚಾಗಿ ಬಳಸ್ತಾರೆ ಎಲ್ಲರ ಅಹ್ mobile ಅಲ್ಲೂ WhatsApp ಅನ್ನೋದು ಇದ್ದೆ ಇರತ್ತೆ ಯಾಕಂದ್ರೆ ಅದೊಂದು common communication . ಜಾಲತಾಣ ಆಗಿ ಹೋಗಿದೆ ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ಕಡೆಯಲ್ಲಿ ಇರ್ತಾರೆ ಅವಾಗ ಅವರನ್ನ ನಾವು contact ಮಾಡ್ಬೇಕು ಅಂದ್ರೆ ಅಹ್ ಯಾವುದಾದರೂ media ಮೂಲಕನೆ ನಾವು contact ಮಾಡ್ಬೇಕ್ ಆಗತ್ತೆ. ಅವರ ಬಗ್ಗೆ ತಿಳಕೋಬೇಕು ಅವ್ರು ಹೇಗಿದ್ದಾರೆ ಅಂತ ನೋಡ್ಬೇಕು ಅಂತ ನಮಗೆ ಅನಿಸಿದಾಗ ನಾವು ಈ ಒಂದು app ನ ಮೂಲಕ ನಾವು ನೋಡ್ಬೋದು. So ಹಾಗಾಗಿ ಅಹ್ ಈ social medias ಜಾಲತಾಣಗಳು ತುಂಬಾ ನಮಗೆ help ನ್ನಾ ಮಾಡ್ತಾ ಇದೆ ಅಹ್ ಇದು ಈವಾಗ ಹೆಚ್ಚಾಗಿ. ಬಳಕೆಯಲ್ಲಿರುವುದರಿಂದ ಈಗಿನ generation ಅವರು ತುಂಬಾ use ಮಾಡ್ತಾರೆ ಅದನ್ನ ನಾವು ಆದಷ್ಟು ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳೋಕೆ ಅಹ್ try ಮಾಡ್ಬೇಕು. ಇಲ್ಲದಿದ್ರೆ ಅದರಲ್ಲೂ ಕೂಡಾ ನಾವು ತಪ್ಪುದಾರಿಯನ್ನು ಹಿಡಿಯುವ ಅಹ್ chances ಇರ್ತ್ತದೆ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳೋಣ ಮುಂಚೆಯಿಂದ ನಾವು ನಮ್ಗೆ ತುಂಬಾ ಕಷ್ಟ ಆಗ್ತಿತ್ತು. ಒಂದು ವ್ಯಕ್ತಿನ ನಾವು ಅಹ್ ನೋಡ್ಬೇಕು ಅವ್ರು ಜೊತೆ ಮಾತಾಡ್ಬೇಕು ಅಂದ್ರೆ ಯಾಕಂದ್ರೆ ಈ ಜಾಲತಾಣಗಳು ಜಾಸ್ತಿ ಇರ್ಲಿಲ್ಲ ಯಾಕಂದ್ರೆ network ಸಮಸ್ಯೆ ಕೂಡಾ ಇತ್ತು ಮುಂಚಿನ ಕಾಲದಲ್ಲಿ. ಈಗ ನಮ್ಗೆ network ವ್ಯವಸ್ಥೆ ಒಳ್ಳೆದಿರುವುದರಿಂದ ನಾವು ಈವಾಗ ಹೊಸ ಹೊಸ ಅಹ್ ಜಾಲತಾಣಗಳು ಬರ್ತಾನೆ ಇದೆ ಹಾಗಾಗಿ ನಾವು ಎಲ್ಲಿಯ ವ್ಯಕ್ತಿಯನ್ನು ಕೂಡಾ ನಾವು ನೋಡ್ಬಹುದು ಅವರ ಜೊತೆ. ಮಾತಾಡ್ಬೋದು ಅವರ ಜೊತೆ ಅಹ್ ಹೆಚ್ಚು ಸಮಯವನ್ನು ನಾವು ಕಳಿಬಹುದು ಅಹ್ ಅದು ಒಂದು ಒಳ್ಳೆಯ ಉಪಯೋಗ ಅಂತ ಹೇಳ್ಬೋದು. ಮತ್ತೆ ಯಾವುದೇ ವಿಷಯವನ್ನ ತಿಳ್ಕೊಳ್ಬೇಕು ಅಂದ್ರೂನು ಕೇವಲ ನಾವು ಅಹ್ ಈ news ಏನ್ ಹೇಳ್ತೇವೆ ನಾವು ಕ್ರೀಡೆಯ ಬಗ್ಗೆ ಇರ್ಬೋದು ಅಥವಾ ಈ cinema ದ ಬಗ್ಗೆ ಇರ್ಬೋದು ಅಥವಾ ಬೇರೆ ಕಡೆ ಏನೋ ಒಂದು ಅಹ್ incident ಆಗಿದೆ ಅಹ್ accident ಇರ್ಬೋದು ಅಥವಾ ಯಾವುದೊ ವಿಷ್ಯ ಒಂದು incident ಬಗ್ಗೆ ನಾವು ತಿಳ್ಕೊಳ್ಬೇಕು. ಅಂದ್ರು ಈ ಜಾಲತಾಣ ತುಂಬಾ ಉಪಯೋಗ ಆಗುತ್ತೆ ಯಾಕಂದ್ರೆ ಅಲ್ಲಿ ನಾವು live ಆಗಿ ನೋಡ್ಬೊದು ಅಥವಾ ಅಹ್ ನಮ್ಗೆ ವಿಷಯವನ್ನ ತಿಳಿಸುವ ಇಲ್ಲ ಬರ್ದು ನಾವು ನೋಡ್ಬೊದು ಬರ್ದದನ್ನ. So ಹಂಗಾಗಿ ಅಹ್ ಇದು ಇದರಿಂದ ನಮಗೆ ತುಂಬಾ ಉಪಯೋಗವಿದೆ ಕಲಿಲಿಕ್ಕೆ ಕೂಡಾ ಅಷ್ಟೇ ಒಳ್ಳೆಯ ಒಂದು ಹ platform ಅಂತ ಹೇಳ್ಬೋದು. ಯಾವುದೇ ವಿಷಯ ನಾವು co~ college ಗೆ ಹೋಗ್ಬೇಕು ಅಥವಾ ಅಹ್ ಏನು coaching class ಗೆ ಹೋಗ್ಬೇಕು ಅಂತ ಇಲ್ಲ ನಮಗೆ ಯಾವಾಗ ಕಲಿಲಿಕ್ಕೆ ಮನಸ್ ಬೆ~ ಅಹ್ ಇದೆ ಅವಾಗ ನಾವು

ನಾನು ನಮ್ಮ ಊರಿನ ಬಗ್ಗೆ ಹೇಳ್ಲಿಕೆ ಇಷ್ಟಪಡ್ತೆನೆ ಆಹ್ ನಮ್ಮ ಊರಲ್ಲಿ ಊರಿಗೆ ಬರ್ಬೇಕಾದ್ರೆ ಆ ರಸ್ತೆಯ ವ್ಯವಸ್ತೆ ಇದೆ ಮತ್ತೆ ನಮ್ಮ ಊರಲ್ಲಿ ಶಾಲೆ ಇದೆ ದೇವಸ್ಥಾನ ಇದೆ.

So ಎಲ್ಲಾ facility ಕೂಡಾ ಇದೆ ನಮ್ಮ ಊರಲ್ಲಿ ನನ್ಗೆ ಅ ಚಿಕ್ಕನೀನೇ~ ಚಿಕಂದಿನಲ್ಲಿ ಇರುವಾಗ ನಾನು ಆ ತುಂಬಾ ಈ ವ್ಯವಸಾಯದ ಗದ್ದೆಗಳೆಲ್ಲ ತುಂಬಾ ಇತ್ತು.

ಮತ್ತೆ ಎಲ್ರೂ ವ್ಯವಸಾಯಕ್ಕೆ ಜಾಸ್ತಿ ಆ ಒತ್ತು ಕೊಡ್ತಾ ಇದ್ರು ಹಾಗಾಗಿ ಎಲ್ಲಿ ನೋಡಿದ್ರು ತುಂಬಾ ಹಸಿರು ಹಸಿರು ಪ್ರದೇಶಗಳೇ ಇತ್ತು. So ತುಂಬಾ ಖುಷಿ ಆಗ್ತಿತ್ತು ಮತ್ತೆ ಆರೋಗ್ಯ ಕೂಡಾ ಒಳ್ಳೇದ~ ಒಳ್ಳೇದಿರ್ತಿತ್ತು, ಯಾಕಂದ್ರೆ ಎಲ್ರು ಮನೆಲೇ ಬೆಳ್ಸಿ ಮನೆಲೇ ಆ ಬಳ್ಸಿ ಆ ಎಲ್ಲಾ ಉಪಯೋಗಿಸ್ತಿದ್ರೂ. So ಹಾಗಾಗಿ ಆ ಅವಾಗ compare ಆವಾಗಿದ್ದು ಇವಾಗ compare ಮಾಡಿದ್ರೆ ತುಂಬಾ developments ಕೂಡ ಆಗಿದೆ ನಮ್ಮಊರಲ್ಲಿ. ಆ ಎಲ್ರೂ ಇವಾಗ ಎಲ್ರೂ ಹ್ಮ್ ಶಿಕ್ಷಣಕ್ಕೆ ಕೂಡಾ ಒತ್ತು ಕೊಡ್ತಾ ಇದ್ದಾರೆ ಆಮೇಲೆ ಅ ನಮ್ಮ ಊರಲ್ಲಿ ಹೆಚ್ಚು ಎಲ್ರೂ ಅ ಓದ್ಲಿಕ್ಕೆ ಹೋಗಿ ಎಲ್ರೂ ಈಗ ಒಳ್ಳೆಯ ಉದ್ಯೋಗಕ್ಕೆ ಕೂಡಾ ಹೋಗ್ತಾ ಇದ್ದಾರೆ.

ಆಮೇಲೆ ಮುಂಚೆ ಎಲ್ಲಾ ಆ ಹೆಚ್ಚಾಗಿ ನಾವು ಎಲ್ಲ ಚಿಕ್ಕ ಇರುವಾಗ ಜಾಸ್ತಿ ಕನ್ನಡ medium ಗೆ ಹೋಗ್ತಿದ್ವಿ ಆ ಏಕಂದ್ರೆ ಎಲ್ರೂ ಕನ್ನಡಕ್ಕೆ ಜಾಸ್ತಿ ಆಹ್ ಜಾಸ್ತಿ ಶಾಲೆ ಕನ್ನಡದ್ದೆ ಇತ್ತು. ಆದ್ರೆ ಇವಾಗ ಎಲ್ಲಾ ಆಂಗ್ಲ ಮಾದ್ಯಮ ಶಾಲೆಗಳು ಕೂಡಾ ಆಗಿದೆ ಹಾಗಾಗಿ ಎಲ್ರೂ ಆಂಗ್ಲ ಮಾದ್ಯ~ ಆಂಗ್ಲ ಭಾಷೆಯನ್ನೂ ಕೂಡಾ ಕಲಿಬೋದು. ಆಮೇಲೆ ನನ್ಗೆ ಇವಾಗ ಆ ಬೇರೆ ಕಡೆ ಬೇರೆ ಊರಿಗೆ ಹೋದಾಗ ನನ್ಗೆ ಅಲ್ಲಿ ಆ ಹುಳಿ~ ಉಳ್ಕೋಳ್ಲಿಕ್ಕೆ ಜಾಸ್ತಿ ದಿವಸ ಕಷ್ಟ ಆಗುತ್ತೆ ಯಾಕಂದ್ರೆ ನನ್ನ ಊರೇ ನನಗೆ ತುಂಬಾ ಒಳ್ಳೇದು ಅಂತ ಅನ್ನಿಸ್ತದೆ. ಆ ಬೇರೆ ಕಡೆ ಹೋದಾಗ ಅಲ್ಲಿಯ ವಾತಾವರಣಕ್ಕೆ ಅಲ್ಲಿಯ ಆಹ್ ಬದಲಾವಣೆಗೆ ನನ್ಗೆ ಆ ಒ~ ಒಡ್ಡಿಕೋಳ್ಲಿಕ್ಕೆ ಜಾಸ್ತಿ ಸಮಯ ಬೇಕಾಗ್ತದೆ.

ಮತ್ತೆ ಇಲ್ಲಿ ನಾವು ಜಾಸ್ತಿ ಆ ಓಡಾಡ್ಕೊಂಡು ಆಮೇಲೆ ಜಾಸ್ತಿ ಬೇರೆ ಬೇರೆ ಕಡೆಗೆ ಆ ನಡ್ಕೊಂಡ್ ಹೋ~ ಹೋಗಿ ಹಾಗೇ ಬಾ~ ಬದಕಿದಲ್ವಾ ಆಹ್ ಬೇರೆ ಕಡೆ ಹೋಗ್ಬೆಕು ಅಂದ್ರೆ ಜಾಸ್ತಿ ವಾಹನಗಳನ್ನ ನಾವು ಉಪಯೋಗಿಸ್ತೇವೆ ಜಾಸ್ತಿ ಈ ತರಾ ಬೇರೆ ಬೇರೆ ಇದ್ರ ಮೂಲಕ ಹೋಗ್ಬೇಕಾಗುತ್ತೆ. So ಹಾಗಾಗಿ ಆ ಇದು ನನಗೆ ಕಷ್ಟ ಅಂತ ಅನ್ನಸ್ತದೆ. ಆ ಆಮೇಲೆ ನಾನು ನಮ್ಮ ಊರಲ್ಲಿ ಬೆಳ್ದಿರೋದ್ರಿಂದ ಆ ನನ್ಗೆ ಜಾಸ್ತಿ. ಆ ಬಿಟ್ಟು ಹೋಗ್ಲಿಕ್ಕೆನೆ ಮನ್ನಸಾಗೋದಿಲ್ಲ ನಮ್ಮ ಊರನ್ನ ಆಮೇಲೆ ಇವಾಗ ಹೆಚ್ಚಾಗಿ ಏನ್ ಮಾಡ್ತಿದಾರಂದ್ರೆ ನಮ್ಮ ಹಳ್ಳಿ ಪ್ರದೇಶವನ್ನ ಬಿಟ್ಟು ಆ.

ಈ city ಪ್ರದೇಶಕ್ಕೆ ಆ ಜಾಸ್ತಿ ಬರ್ತಾ ಇದ್ದಾರೆ ಯಾಕಂದ್ರೆ ಕೆಲವರಿಗೆ ಹಾ ಉದ್ಯೋಗ ಸಿಕ್ಕಿ ಇಲ್ಲಿ ಅವ್ರ ಜೀವನವನ್ನ settle ಮಾಡ್ಕೊಳ್ತಾರೆ ಆ but . ಇವಾಗಿನ ಪರಿಸ್ತೀತಿ ನೋಡ್ಲಿಕ್ ಹೋದ್ರೆ ಆ ಹಳ್ಳಿ ಜೀವನವೇ ಒಳ್ಳೇದು ಅಂತ ಅನ್ಸ್ತದೆ ಕೆಲವ್ರಿಗೆ ಅನಿಸ್ತದೆ ಆ ನಗರ ಪ್ರದೇಶವೇ ಒಳ್ಳೇದು ಅಂತ.

ನಾವು ಉಚ್ಚಿಲಯಿಂದ ಅಲ್ಲಿಂತ ಯಾವಾಗ್ಲೂ ನಮ್ಗೆ ನೆನಪಲ್ ಇರ್ತದೆ ಯಾಕಂದ್ರೆ ತುಂಬಾ ವರ್ಷ ನಾವಲ್ಲಿ ಕಳ್ದಿರ್ತೇವೆ ಹಾಗಾಗಿ ಅ ನಮ್ಮ ಊರೇ ನಮಗೆ ಇಷ್ಟ.

ಹ hai ಶಿವಪ್ರಸಾದ್, . ಹ ನಾನ್ ಕೂಡ ಚನ್ನಾಗಿದ್ದೇನೆ, ಮತ್ತೆ ಮನೆಯಲ್ಲೆಲ್ಲಾ ಹೇಗಿದ್ದಾರೆ? ಮನೆಯಲ್ಲೆಲ್ಲಾ ಹುಷಾರಾಗಿದ್ದಾರೆ, . ಹ ನನ್ನ ಮನೆಯಲ್ಲಿ ಎಲ್ಲ ಕೂಡ ಹುಷರಾಗಿದ್ದಾರೆ. ಹ college ಗೆ ಮತ್ತೆ ಹೋಗಿದ್ಯಾ?

ಇಲ್ಲ ಈಗ ರಜೆ ಅಂತ ಮನೆಯಲ್ಲೇ ಇದ್ದೇನೆ . ಇಲ್ಲ ನಾನು ಹೋಗ್ಲಿಲ್ಲ, ನಮ್ಮಾ ನಮ್ಮ ಮೇಲಿನ class ದ್ ನವರು ಇದ್ದಾರಲ್ಲ seniors .

ಅವರಿಗೊಂದು ಬೀಳ್ಕೊಡುಗೆ ಸಮಾರಂಭ ಮಾಡು~ ಮಾಡ್ಬೇಕಲ್ಲ? ಹೌದು ಮಾಡ್ಬೇಕು ಅಂತ ಇದ್ದೇವೆ. ಹ . ನಾವು class ನ ಪ್ರತಿನಿದಿ ಅಲ್ಲ, ಹಾಗೆ ತರಗತಿ ಪ್ರತಿನಿದಿ ಆದ ಕಾರಣ. ಹೌದು, ಎಂತ ಎಂತ ಮಾಡುದ್ ಅವರಿಗೆ, ಯಾವ ರೀತಿ ಮಾಡುವಂತ?

ಅವರಿಗೊಂದು, ಮ~ ಮಧ್ಯಾಹ್ನ ನಂತ್ರದ ಕಾರ್ಯಕ್ರಮ ಮಾಡಿದ್ರೆ ಸಾಲ್ದಾ?

ಮಧ್ಯಾಹ್ನ ಒಂದಿನ full ತಗೊಳುವನ ಅಂತಾ? last ಇರುದಲ್ಲ seniors . ಇಲ್ಲೇ ಆಟೋಟ ಸ್ಪರ್ದೆ, ಮತ್ತೇ ಏನೆಲ್ಲಾ ಅವರಿಗೆ ಏನೆಲ್ಲ expi~ ಅನುಭವ ಆಗಿದೆ ಮತ್ತೆ ಅವರಿಗೆ ನಮ್ಮ ಮೇಲೆ ನಮ್ಮನ್ನು ಹೇಗೆ ಇದು ಮಾಡಿದ್ದಾರೆ ಅಂತ.

ಹ, ಸರಿ ಹಾಗಿದ್ರೆ ಇಡೀ ದಿವಸ ಮಾಡುವ. ಹೌದು ಹೌದು ಇಡೀ ದಿವಸ ಒಳ್ಳೆದಂತ ಆ ಕಾಂತದೆ. ಹಾಗಿದ್ರೆ ನಾವು ಬೆಳ್ಳಿಗೆ ಇದೂ ತಿನ್ಲಿಕ್ಕೆ ಚಾ ಕಾಫಿ ಎಲ್ಲ ಮಾಡಬೇಕಲ್ಲಾ? ಅದ್ರದೆಲ್ಲ ವ್ಯವಸ್ತೆ, ವ್ಯವಸ್ಥೆ ಮಾಡಬೇಕಲ್ಲಾ ಮಧ್ಯಾಹ್ನದ ಊಟ? ಹೌದು ಮಧ್ಯಾಹ್ನದ ಊಟ, ಸಂಜೆಗೆ? ಸಂಜೆಗೆ .

ಹ ಅವರಿಗೆ ಕೊಡ್ಲಿಕ್ಕೆ ಏನಾದ್ರೂ gi~ ಇದು, gift ಎಲ್ಲ ಮಾಡ್ಬೇಕಲ್ಲಾ? ಹ ಹೌದು, ಉಡುಗೊರೆ ಎಂತ ಅಂತ ಮಾಡುದು ನಾವು? ಉಡುಗೊರೆ ಅಷ್ಟ್ ತುಂಬಾ ಜನ ಇರುವ ಕಾರಣ ನಮಿಗೆ ಅಷ್ಟೆಲ್ಲಾ ಹಣ ಹಾಕ್ಲಿಕ್ಕೆ ಆಗುದಿಲ್ಲ ಅಲ್ಲ? ಸುಮಾರು ನಾವು ಸಂಗ್ರಹ ಮಾಡ್ಬೇಕಾಗ್ತದೆ.

ಅದಕ್ಕೇನದ್ರೂ ಸಣ್ಣದೇನಾದ್ರೂ ಕೊಡ್ಬೇಕು ಅಷ್ಟೇ. ಸಣ್ಣದೆನಾದ್ರೂ ಕೊಟ್ರೆ ಆಯ್ತು gift . ಹೌದು . ಕಾರ್ಯಕ್ರಮ ಆದ್ರೆ ಸ್ವಲ್ಪ ಗಮ್ಮತ್ ಆಗಿ ಮಾಡಿದ್ರೆ ಆಯ್ತು. ಹೌದೌದು, ಮಧ್ಯಾಹ್ನಕ್ಕೆ ಊಟ ಎಲ್ಲೆ ಗಮ್ಮತ್ತಲ್ಲಿ ಕೊಡುವ.

ಹಾಗೆ, ಮತ್ತೆ ಏನೆಲ್ಲಾ ಆಟೋಟ ಸ್ಪರ್ದೆ ಇಡುವಾ? fun ಆಗಿ ಇರ್ಲಿಯಾ? ಹ ತಮಾಷೆ ಯಾಗೆ ಇರ್ಲಿ.

ಏನಾದ್ರೂ balloon ಎಲ್ಲಾ ಕಾಲಿಗೆ ಕಟ್ಟಿ ಒಡಿಯುದು ಆ ಆತರದೆಲ್ಲಾ ಮಾಡ್ತರಲ್ಲಾ ಈಗ. ಹ ಹೌದು, ಬಾಯಲ್ಲಿ ಮತ್ತೆ ಚಮಚ ಇಟ್ಟುಕೊಂಡು ಇಟ್ಟುಕೊಂಡು . ಹೌದು, ಮತ್ತೆ ಸೋಡದ ಕುಪ್ಪಿ ಗೆಲ್ಲಾ ನೀರ್ ತುಂಬಿಸೂದೆಲ್ಲಾ ಮಾಡತರಲ್ಲ ಈಗ.

ಹೌದು .

ಏನಾದ್ರೂ ನಾವ್ ಮಾಡ್ಲಿಕ್ಕೆ ಉಂಟಾ. ಹ ಇಡುವ, ನಾವ್ ಕೂಡ ಇಡುವ ಮತ್ತೆ ಅವರಿಂದ ಕೂಡ ಏನಾದ್ರು ಮಾಡಿಸುವ ಸ್ವಲ್ಪ.

ಹ, ಇದು ಕಾರ್ಯಕ್ರಮದ ನಿರೂಪಣೆ ಯಾರು ಮಾಡುದು? ಯಾರದ್ರೂ ಇದ್ದಾರ?

ಅದು ನಾವು ಒಂದು ಹುಡುಗ ಮತ್ತೆ ವಾ~ ಸ್ವಲ್ಪ first ಗೆ ಹುಡುಗ ಮತ್ತೊಂದು, last end ಅಲ್ಲಿ ಹುಡುಗಿ ಹಾಗೆ ಕೊಡುವನಾ ಅಂತ.

ಆಗ equal ಆಗಿ ಇರ್ತದಲ್ಲ, ಇಬ್ರೀಗು ಕೂಡ ಸಿಗ್ತದಲ್ಲ. ಹ ಹೌದು, ಹಾಗೆ.

ಹ್ಮ್ ಮತ್ತೆ ಅತಿಥಿ ಯಾರಂತ ಹೇಳಿ ನಾವೊಂದು ತೀರ್ಮಾನ principal ಅವರನ್ನೆ ಹೇಳ್ಬೇಕು ಅಷ್ಟೇ ಅಂತ. ಹೌದು. ಇನ್ನು ಕೂಡ ಸಮಯ ಉಂಟಲ್ಲ ಯಾರದ್ರೂ ಸಿಗ್ತರಂತ ನೋಡ್ಬೇಕು. ನೋಡುವ ಹೊರಗಿನಿಂದ ಯಾರದ್ರೂ.

Class ಅಲ್ಲಿ ಕೂಡ ಹಣ ಸಂಗ್ರಹ ಆಗ್ಬೇಕಲ್ಲಾ ತುಂಬಾ.

ಎಲ್ಲಾರು ಕೊಡ್ತರ ಇಲ್ವಾ ಅದು ಕೂಡ ಗೊತ್ತಿಲ್ಲ. ಅದೇ, ಅದೊಂದು ನಾವು class ಅಲ್ಲೊಂದು ಮಾತುಕತೆ ಮಾಡಿ ಒಂದು ಎಷ್ಟು ಹಣ ಬೇಕಾಗ್ಬೋದು ಅದೆಲ್ಲ ಒಂದು ನಾವು ಅಂದಾಜು ಮಾಡ್ಬೇಕು. ಹೌದು, ಜಾಸ್ತಿ ಕೇಳಿಕ್ಕು ಕೂಡ ಆಗುದಿಲ್ಲ ಅಂದ್ರೆ ಕೆಲವರಲ್ಲಿ ಇರುದಿಲ್ಲಲ ಹಾಗೆ.

ಎಷ್ಟು ಸಿಗ್ತದೆ ಆಷ್ಟಲ್ಲಿ adjust ಮಾಡಿಕೊಂಡು ಹೋಗ್ಬೇಕು, ನಾವು ಸಿಕ್ಕಿದ್ದನ್ನ use ಮಾಡಿಕೊಂಡು ಹೋಗ್ಬೇಕು. ಹ ಹೌದು, ಅದು ಈಗ ಊಟ ತಿಂಡಿ ಅಂತ ಆಗುವಾಗಲೇ ಸುಮಾರು ಖರ್ಚಿ ಆಗ್ತದೆ.

ಬೇರೆ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ದೊಡ್ಡ ಖರ್ಚಾಗುದಿಲ್ಲ.

ಇದು ಅವರಿಗೆ ಉಡುಗೊರೆ ಕೊಡ್ಲಿಕ್ಕೆ ಸ್ವಲ್ಪ ಹಣ ಬೇಕು. ಹೌದು ಹೌದು ಮತ್ತೆ, ಎಲ್ಲ . ಹ ಸರಿ ಸರಿ.

Hai ಪೂಜಾ, ನಾನ್ ಆರಂ ಇದ್ದೆ, ನೀನ್ ಹೇಂಗಿದ್ದೆ?

ಹಾ, ನಾನೂ ಆರಾಮಾಗಿದ್ದೆ, ಮತ್ತೆ ಏನ್ ಮಾಡ್ತಿದ್ದಿಯಾ?

ನಾನು ಇವಾಗ just ಕೆಲ್ಸ ಮುಗ್ಸಿ, free ಇದ್ದಿದ್, ಹಾಗೆ ನಿನ್ಗೆ call ಮಾಡುವ ಅಂತ ಮಾಡ್ದೆ.

ಹಾ ಹೌದಾ, ನೀನು ಮನೇಲೆ ಕೆಲ್ಸ ಮಾಡ್ತಾಯಿದ್ದೀಯ ಅಲ್ವಾ?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 ಹಾ ಹೌದು, ಕೊರೊನ time ಅಲ್ಲಿ full lockdown ಆಗಿದ್ರಿಂದ ಇವಾಗ ಮನೆಯಲ್ಲೆ ಕೆಲ್ಸ ಮಾಡ್ಲಿಕ್ ಕೊಟ್ಟಿದ್ದು, ಮೊದ್ಲು ಮನೆಯಲ್ಲಿ ಅಷ್ಟೊಂದು ವೇಗವಾಗಿ internet ಸಿಗ್ತಾ ಇರ್ಲಿಲ್ಲ. ಆಮೇಲ್ ನಾನು Wi-Fi ಹಾಕಿಸ್ಕೊಂಡ, ಅದಾದ್ರಿಂದ internet ಒಳ್ಳೆ ಸಿಗ್ತಾ ಇದೆ.

ಹೌದಾ? ನಮ್ಗೂ ಇಲ್ಲಿ ಹಾಗೇ, ಅಷ್ಟೊಂದು ಚೆನ್ನಾಗಿ internet ಸಿಗ್ತಾ ಇಲ್ಲ, ಅಂದಾಗೆ ಯಾವ್ದು Wi-Fi ತಗೊಂಡ್ರೆ ಚನ್ನಾಗಿರುತ್ತೆ?

ನಿಮ್ಮಲ್ಲಿ ಒಳ್ಳೆ Airtel ಸಿಗುತ್ತಲ್ಲ? ಹಾಗಿದ್ರೆ ನೀನು Airtel use ಮಾಡುದು ಒಳ್ಳೇದು ಅನ್ಸುತ್ತೆ.

ಹೌದಲ್ಲ? ಹಾಗೇ ಮಾಡ್ತೇನೆ, ನನ್ಗೆ ಸಹ office ಕೆಲ್ಸ ಮನೆಯಲ್ಲೆ ಎಲ್ಲ ಮಾಡ್ಲಿಕ್ಕೆ internet ತುಂಬ ಬೇಕಾಗುತ್ತೆ, ಹಾಗೇನೇ ನಾನು ಬಿಡುವಿನ ಸಮಯದಲ್ಲಿ YouTube, Facebook ಹಾಗೆ news ಅಲ್ ಬರುವಂತ ಬೇರ್ ಬೇರೆ video ಎಲ್ಲ ನೋಡ್ತಾ ಇರ್ತೇನೆ.

ಹಾ ಹೌದು, ನಮ್ಗೆ ಅಂದ್ರೆ ಕೆಲ್ಸ ಮಾಡಿ ಬೇಜಾರಾದಾಗ ನಮ್ಗೆ, TV ನೋಡ್ಬೇಕಂದ್ರೆ ಆಗಲ್ಲಲ್ಲ? ಅದೇ mobile ನಲ್ಲಿ internet ಇದ್ರೆ ಏನಾದ್ರೂ, mobile ನೋಡ್ಬೋದು ಸ್ವಲ್ಪ mind ಸ್ವಲ್ಪ relax ಆಗತ್ತೆ.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 ಹಾ, ಇವಾಗಂತು ಹೆಚ್ಚಿನವರು ಮನೆಯಲ್ಲೆ internet connection ಹಾಕಿಸ್ಕೊಂಡ್ ಕೆಲಸವನ್ನು ಮನೆಯಲ್ಲೇ ಮಾಡ್ತಾ ಇದ್ದಾರೆ, ಮೊದಲೆಲ್ಲ two G, three G speed ಲ್ಲೆಲ್ಲ internet ಸಿಗ್ತಾ ಇತ್ತು, ಇವಾಗ four G ಬಂದು, ಕೆಲವು ಕಡೆ five G ಎಲ್ಲ ಶುರು ಆಗಿದೆ. ಅದ್ರಿಂದ ನಾವು ಆ ದೊಡ್ ದೊಡ್ಡ MB video file ನ್ನ, ಬೇಗನೇ download ಮಾಡಿ ಎಲ್ಲ ನೋಡ್ಬೋದು.

ಹಾ ಹೌದು, ಇವಾಗಂತು ಎಲ್ಲ ಕಡೆನೂ internet use ಮಾಡ್ತಾ ಇದ್ದಾರೆ, medical center, ಆಸ್ಪತ್ರೆ ಮತ್ತೆ.